ಇದು ಫಿಶ್ ಅನ್ನು ಮಾರುತ್ತಿದ್ದಾರೆ ಒಬ್ಬ ವ್ಯಕ್ತಿ ಮತ್ತು ನಾಲ್ಕು ಜನ ಫಿಶ್ ಅನ್ನು ತೆಗೆದುಕೊಳ್ಳಲು ಬಂದಿರುತ್ತಾರೆ ಅವರು ಕೇಳುತ್ತಾರೆ ಯಾವತರ ಫಿಶ್ ಬೇಕು ನಿಮಗೆ ಅಂತ.

ಒಂದು ರೂಮಿನಲ್ಲಿ ಒನ್ ಟೇಬಲ್ ಮೇಲೆ ಒಬ್ಬ ವ್ಯಕ್ತಿಯ ಫೋಟೋ ವನ್ನು ಇಟ್ಟು ಅವನ ಫೋಟೋ ದ ಮುಂದೆ ತುಂಬಾ ಪುಸ್ತಕಗಳನ್ನು ಇಟ್ಟಿದ್ದಾರೆ.

ಸುತ್ತಮುತ್ತ ಜನ ಸಾಗರ ತುಂಬಿದೆ ಜನಗಳು ನಡೆದುಕೊಂಡು ಓಡಾಡುತ್ತಿದ್ದಾರೆ ಒಂದು ಮರದ ಕೆಳಗೆ.

ಮನುಷ್ಯರು ನದಿಯಲ್ಲಿ ಆಡುತ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅವರನ್ನು ಫೋಟೋ ವನ್ನು ತೆಗೆಯುತ್ತಿದ್ದಾರೆ ಮತ್ತು ಅಲ್ಲಿ ದೋಣಿಯಲ್ಲಿ ಮನುಷ್ಯ ಬರ್ತಾ ಇರ್ತಾರೆ.

ಒಂದು ಕಂಬದ ಮೇಲೆ ಒಂದೊಂದು ಡಿಸೈನ್ ಅನ್ನು ಹಾಕಿದ್ದಾರೆ ಅಂದರೆ ಒಂದು ಡಿಸೈನ್ ಕೆತ್ತಿದ್ದಾರೆ ಆಗಿನ ಕಾಲ ದೇವಸ್ಥಾನವಾಗಿದೆ ಹಳೇ ಕಾಲದ ದೇವಸ್ಥಾನ.

ಗುಲಾಬಿ ಹೂವ ಆಗಿದಾಗಿದ ಗಿಡ ಸಹ ಇದೆ ಮ ಇಲ್ಲಿ ಒಂದು ಬ್ಲಾಕ್ ಕಲರ್ ಸ್ಟೆಪ್ಸ್ ತರ ಇದೆ.

ಹಿಂದೆ ಒಂದು ರೆಡ್ ಮಾರ್ಕಿನಲ್ಲಿ ರೌಂಡ್ ಶೇಪಲ್ಲಿ ರೆಡ್ ಕಲರ್ ಆಗಿ ಕಾಣ್ತಿದೆ ಮತ್ತೆ ಫ್ಲೋರ್ ತುಂಬಾ ಚೆನ್ನಾಗಿದೆ ನೀಟ್ನೆಸ್ ಆಗಿದೆ.

ಒಂದು ಗಡಿಯಾರ ಸಹ ಇದೆ ಗಡಿಯಾರದಲ್ಲಿ ಒಂದು ಗಂಟೆ ಟೈಮ್ ನೋಡುತ್ತಿದೆ ಮತ್ತು ಇದು ಒಬ್ಬ ಮುಸ್ಲಿಮರ--

ಒಂದು ಕಾರನ್ನು ರಿಪೇರಿ ಮಾಡುವ ಅಂಗಡಿಯಾಗಿದೆ ಆಮೇಲೆ ಶೋರೂಮ್ ಆಗಿದೆ ಒಂದು ಕಾರ ಅನ್ನು ವೈಟ್ ಕಲರ್ ಕಾರ್ ಅನ್ನು ಮೇಲಕ್ಕೆ ಎತ್ತಿದ್ದಾರೆ.

ಆಕಾರದ ಚಿತ್ರವನ್ನು ಕಾಣಬಹುದು ಅದರ ಒಳಗೆ ಜೀಸಸ್ ಫೋಟೋ ವನ್ನು ಕಾಣಬಹುದು ಮನುಷ್ಯ ವಾಚನ್ನು ಧರಿಸಿದ್ದಾರೆ ಅವರ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು--

ಹಿಂದೆ ಜಿಮ್ ನ ಐಟಂ ಅನ್ನು ಕಾಣಬಹುದು ಮತ್ತು ಅವರ ಹಿಂದೆ ಎರಡು ಫೋಟೋ ದಲ್ಲಿ.

ಇದು ಒಂದು ಹಾರ್ವಿ ಪಬ್ಲಿಕ್ ಶಾಲೆ ಶಾಲೆಯ ಮುಂದೆ ಒಂದು ದೊಡ್ಡದಾದ ಮರವಿದೆ ಜನಗಳು ಮುಂದೆ ಹೊರಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ--

ಇದೊಂದು ಬೀಚು ಇಲ್ಲಿ ವಾಟರ್ ಎಲ್ಲಾ ನೀಲಿ ಕಲರ್ ಆಗಿ ಕಾಣುತ್ತಿದೆ ಅಲ್ಲೋ ದೊಡ್ಡದಾಗಿ ಏನೋ ಒಂದು--